ಇದುನ್ನ ನೋಡಿದರೆ ಪಾರ್ಟಿ ಹಾಲ್ ಅಂತ ಅನ್ನಿಸ್ತಾ ಇದೆ ಪಾರ್ಟಿ ಹಾಲ್ ಅಲ್ಲಿ ಪಾರ್ಟಿ ಮಾಡಬಹುದು ಬರ್ತ್ಡೇ ಪಾರ್ಟೀಸ್ ಇತರ ತುಂಬಾ ರಿಸೆಪ್ಶನ್ ಮದುವೆ ರಿಸೆಪ್ಶನ್ ಎಲ್ಲ ಮಾಡಬಹುದು.

ಇದು ಇದು ಕಾರ್ ಈ ಕಾರ್ ಅಲ್ಲಿ ತುಂಬಾ ವೆರೈಟಿ ಆಫ್ ಕಾರ್ ಗಳ್ ಇರತ್ತೆ. ಎಸ ಯು ವಿ ಸೀದನ್ ಅ ಥರ ತುಂಬಾ ವೆರೈಟಿಸ್ ಆಫ್ ಕಾರ್ ಗಳ್ ಇರತ್ತೆ.

ಇದು ಕಾಫಿ ಶಾಪ್. ಆ ಈ ಕಾಫಿ ಶಾಪ್ ಅಲ್ಲಿ ವೈರೈಟಿಸ್ ಆಫ್ ಕಾಫಿ ಸಿಗತ್ತೆ.

ಗೋಲ್ಡನ್ ಜುಬ್ಲೀ ಕಾಂಪ್ಲೆಕ್ಸ್ ನೋಡುದ್ರೆ ಗೊತ್ತಾಗುತ್ತೆ. ಅದೇ ಅಂತ ಅನ್ಸುತ್ತೆ.

ಇ ಇದನ್ನ ನೋಡುದ್ರೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರ್ ಅನ್ಸತ್ತೆ

ಹಾ ಇದು ಕನ್ವೆಂಷನಲ್ ಹಾಲ್ ಲು ಅಂದ್ರೆ ಪಾರ್ಟಿ ಹಾಲ್ ಲು. ಆ ಇದ್ರಲ್ಲಿ ನಾವ್ ಮದ್ವೆ-ಮುಂಜಿ ಪಾರ್ಟಿ ಗಳು ಆಥರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೋದು.